Price ನನ್ನದು ಹದಿನೆಂಟು ಸಾವಿರ ಆಗಿದೆ. Redmi note nine pro. ಹಾ note nine pro ಅದು features ಎಲ್ಲಾ ಒಳ್ಳೆ ಉಂಟಾ. ಹಾ features ಎಲ್ಲಾ ಒಳ್ಳೆ ಉಂಟು ನನ್ದ್ರಲ್ಲಿ ಈಗ eight GB ram one twenty eight internal ಉಂಟು.

Camera ಒಳ್ಳೆ ಉಂಟು Sixty-four MP camera

ಹಾ Thirty-two MP ಉಂಟು. ಆದ್ರೆ ಈಗ ಕೆಲೋದ್ರಲ್ಲಿ ಎಲ್ಲಾ sixteen MP ಮಾತ್ರ ಬರ್ತದೆ ಆದ್ರೆ ಒಳ್ಳೆದಿರ್ತದೆ camera ಎಲ್ಲ.

ಅದು ಇದ್ರ ಮೇಲೆ depend ಆಗ್ತದೆ ಈಗ, sensor ಉಂಟಲ್ಲ camera ದ್ದು.

ಅದ್ರ ಮೇಲೆ depend ಆಗ್ತದೆ ಅದು ಹೇಗೆ ಬರ್ತದೆ ಅಂತ ಹೇಳಿ.

ಹಾ ಮತ್ತೆ ಇದು video ಮಾಡ್ಲಿಕ್ಕೂ ಕೂಡ ಒಳ್ಳೆದ್ ಉಂಟು ಈಗ ನಾವ್ ಎಲ್ಲ ಮಾಡ್ತಿವಲ್ಲ vlog ಮಾಡುವಾಗ ಕೂಡ ಅಷ್ಟೇ Clarity ಬರ್ತದೇ ಈಗ ಹೊರಗಡೆ ರೋಡ್ ಅಲ್ಲಿ ಹೋಗ್ವಾಗ ಕೂಡ video ಎಲ್ಲಾ ಮಾಡ್ತಿದ್ರು ಕೂಡ ಹಾ ನಾನ್ ಅದ್ಕೆ ಸದ್ಯಕೆ change ಮಾಡ್ಲಿಕ್ಕೆ ಹೋಗಿಲ್ಲ, change ಮಾಡ್ಬೇಕು ಅಂತ ಉಂಟು ಯಾವಾಗಂತ ಗೊತ್ತಿಲ್ಲ ನೋಡ್ಬೇಕು ಅಷ್ಟೆ. ಹಾ change ಮಾಡಿದ್ರೆ ಯಾವ್ದು, ಈಗ ಪುನಃ Redmi ನಾ? ಬೇರೆಯಾವದಾದ್ರು? Redme ನಾನು ಬೇರೆ ತಕೋಬೇಕಂತ ಉಂಟು ಈಗ Redmi ಎರಡು mobile ಆಯ್ತು Redmi ದೆ.

ಹಾ ನಾನು ಎಂಟೂವರೆ ಸಾವರ ಕಡಿಮೆದು ಒಂಬತ್ತು, ಸಾವಿರದು ತಗೊಂಡಿದು first ಗೆ.

ಹಾ features ಸಿಗ್ತದೆ three GB ಮತ್ತೆ thirty two internal ಸಿಗ್ತದೆ. ಹಾ ಈಗ ಸಾಕುಗುದಿಲ್ಲ ಅದು. ಈಗ ಸಾಕುಗುದಿಲ್ಲ ಅದು ಈಗ ಆದ್ರೆ hang ಆಗ್ತದೆ. mobile ಸುಮಾರ್ ದೊಡ್ಡ ದೊಡ್ಡದೇ ಇರೋದು . Game ಎಲ ಆಡ್ಲಿಕ್ಕೆ ಇದ್ರೆ features ಸಾಕುದಿಲ್ಲ.

ಹಾ ಹಾ ಆಡ್ಲಿಕ್ಕೆ ಹೋದ್ರೆ ಸಣ್ಣ game .

ಹಾ eight eight GB ಅಲ್ ಆದ್ರು issue ಬರ್ತದೆ heating issue ಬರ್ತದೆ. ಅದಕ್ಕೆ ಎಂತ ಗೊತ್ತುಂಟ gaming mobile ಅಂತ ಬರ್ತದೆ ಅಲ ಅಂತದು ತಗೋಬೇಕು. ಆದ್ರೆ rate ಜಾಸ್ತಿ ಇರ್ತದೆ ಅದ್ಕೆ.

ಹೌದು ಹೌದು ನಿನ್ನದು ಎಷ್ಟು ಈಗ range Mobile

Twenty thirty ಯಾ Oneplus ನೋಡ್ಬಹುದಾಂತ ನಿನಿಗೆ. Oneplus thirty ಒಳಗೆ, ಒಳ್ಳೇದೇ ಸಿಗ್ತದೆ ಅಲ Nord ಎಲ್ಲಾ ,

ಹ್ಮ್ ಹ್ಮ್. Galaxy ತೆಗ್ದಿದ್ದ Camera ಎಲ್ಲ ಒಳ್ಳೆ ಉಂಟು ಮಾತ್ರ One not eight MP.

ತೊಂದ್ರೆ ಇಲ್ಲ m series ಎಲ್ಲ ಬೇಡ ಅಂತ ಹೇಳ್ತಾರೆ.

S series ತಗೋಬೇಕು ಅಂತಾರೆ. S series ಗೆ ಜಾಸ್ತಿ ಆಗೋದಿಲ್ವ? ಹಾ ಸ್ವಲ್ಪ ಜಾಸ್ತಿ ಆಗ್ತದೆ ಅದು ಒಳ್ಳೆದಿರ್ತದೆ ಅಂತಾರೆ. ಅದು ಹೌದು. samsung ಎ continue ಮಾಡ್ಬಹುದು ಅಂತಾದ್ರೆ ಅದನ್ನೇ ತೊಗೋಬಹದು. Interest ಇದ್ರೆ ಇಲ್ಲ ಬೇರೆ ಬೇಕು ಅಂತಾದ್ರೆ Oneplus ಗೆ ಹೋಗ್ಬಹುದು.

ಮತ್ತೆ ನಾನು ಹೇಳಿದಾಗೆ Poco Poco ಒಳ್ಳೆದುಂಟು.

Poco mobile ಕೂಡ ತಕ್ಕೊಬೋದು ತೊಂದ್ರೆ ಇಲ್ಲ. ಹಾ ನಾನು ನಾನ್ ತಕೊಳ್ಳುದ್ದಾದ್ರೆ Oneplus ಎ ನೋಡುವ ಅಂತ ಇದೇನೆ. next ಈಗ next ತಗೋಳೋದಾದ್ರೆ. ಆದ್ರೆ guarantee ಇಲ್ಲ ಈಗ ಸದ್ಯಕೆ ತಗೋಳೋದಿಲ್ಲ ಮಾತ್ರ.

ಆಗಿದ್ರೆ ಎಂತ Christmas offer ಗೆ ತಗೋಳೋದ Mobile .

Offer ಇರ್ತದೆ option ಮನೇವ್ರತ್ರ ಕೇಳಿಲ್ಲಾ . ಹಾ ಹಾಗೆ ಅಲ್ಲಿ ಅಲ್ಲಿ ಉಂಟಲ್ಲ ನಿಮ್ಮ Pai International ಅಲ್ಲಿ. Online ಸಿಗ್ತದೆ. Online ತಕೋಬಹುದು ನಿಮ್ಗೆ Christmas ಗೆ ಅಲ್ಲಿ ಕೂಡ ಸಿಗ್ತದಲ್ಲ offer ಈಗ Flipkart ಅಲ್ಲಿಯೆಲ್ಲ big billion day Amazon festival ಅಂತ ಎಲ್ಲಾ ಇರ್ತದೆ ಬೇರೆ ಬೇರೆ.

ಆದ್ರೆ ಈಗ ಇದ್ರಲ್ಲಿ ಆದ್ರೆ ದೀಪಾವಳಿ ಮತ್ತೆ Christmas, New year ಅಂತೇಳಿ ಇರ್ತದಲ್ಲ.

ಅಂಗಡಿಗಳಲ್ಲಿ ಅಲ್ಲಿ ತಕೋಬಹುದ್ ಹಾಗೆ.

ಹ ಉಷಾರಿದ್ದೆ, ನೀವ್ ಹೇಗಿದ್ರಿ? ಹ ಉಷಾರಿದ್ದೇನೆ, ಮಾಡ್ತಿದ್ದಿರ? ಎಂತ ಮಾಡ್ತಿದ್ದಿರ?

ಹಾ ನೆನ್ನೆ ಜಾತ್ರೆಗ್ ಹೋಗಿದ್ರಾ? ಹಾ ಹೋಗಿದ್ದೆ, ನೀವ್ ಹೇಗೆ ಹೋಗಿದ್ರಾ? ಹಾ ನಾವಿಬ್ರೆ ಹೋಗಿದ್ವಿ ಗಂಡ ಹೆಂಡ್ತಿ.

ನೀವೆಲ್ಲ ಯಾರೆಲ್ಲಾ ಹೋಗಿದ್ದು? ನಾವು family ನಮ್ಮದೇ.

ಮತ್ತೆ ಹೇಗಿತ್ತು ಜಾತ್ರೆ? ಜಾತ್ರೆ ಒಳ್ಳೆ ಉಂಟು ಯಕ್ಷಗಾನ ನೋದಿದ್ರಾ ಅಲ್ಲಿ?

ನಾನೊಂದು ಸ್ವಲ್ಪ ಹೊತ್ತು ನೋಡಿದ್ದು ಅಷ್ಟೇ. ಹೌದಾ super ಆಗಿತ್ತಲ್ವಾ?

ಶಶಿಕಾಂತ್ ಶೆಟ್ಟಿ ಒಳ್ಳೆ ಮಾಡಿದ್ದಾರೆ.

ಮತ್ತೆ ಜಾತ್ರೆಯಲ್ಲಿ ಎಂತ ಬರ್ಲಿಲ್ಲ ಆಡ್ಲಿಕ್ಕೆ.

ಇವತ್ತು ಬರ್ತದಾ ನೋಡ್ಬೇಕಿನ್ನು.

ಹಾ .

ಹೌದೌದು ಇವತ್ತು ಇರ್ತದ ಇಲ್ವಾ ಗೊತ್ತಿಲ್ಲ ನೋಡ್ಬೇಕು ಹೋಗಿ. ಹಾ ಇವತ್ತು ಆಟದ್ದು ಇರ್ಲಿಕ್ಕೆ ಇಲ್ಲ start ಆಗ್ತದೆ ಅಂತ ಹೇಳಿದ್ರು. ಮತ್ತೆ ಎಲ್ಲಿಯಾದ್ರೂ ತಿರ್ಗಿದ್ರಾ ಎಲ್ಲಿಗಾದ್ರೂ ಹೋಗಿ ಬಂದಿದ್ರಾ ನೀವು? ನಾನು ಸದ್ಯಕ್ಕಿಗ ಎಲ್ಲು ಹೋಗ್ಲಿಲ್ಲ ಹೋಗ್ಬೇಕು, ನೀವು? ಹಾ, ನಾ ಮೊನ್ನೆ ಇದು Maravanthe beach ಗೆ ಹೋಗಿದ್ದೇ.

ಎ ಸಮುದ್ರ.

ಎರಡು ಒಟ್ಟಿಗೆ ನೋಡಿದ್ ಖುಷಿ ಬಾರಿ ಉಂಟು.

ಒಳ್ಳೆ ಆಗ್ತದೆ ಹೋದ್ರೆ ನೀವ್ಸ ಒಂದ್ ಸತಿ ಹೋಗಿ family .

ಹೋಗಿದ್ರಾ ಟಿ~ ಇದು ಪರಶುರಾಮ theme park ?

ಒಂದ್ಸಲ ಅಲ್ಲಿಗೆ ಹೋಗಿ ನೋಡಿ ಬನ್ನಿ ನಮ್ಮಾ Dakshina Kannada ದ ಕರಾವಳಿಯ ಹೆಮ್ಮೆಯ ಊ~ ಇದಲ್ವಾ ಅದು ಪರಶುರಾಮ.

ಅದೊಂದ್ಸಲ ನೋಡವಂಥ ಪ್~ ಇದು place .

ಅಲ್ಲಿ ಒಂದ್ಸಲ ಹೋಗಿ ಬೇಟಿಯಾಗಿ.

Solid ಆಗಿದೆ .

ಅಲ್ಲಿ ಪರಶುರಮಂದು ಇದು ದೊಡ್ಡ ಇದು ಪ್ರತಿಮೆ ಪರಶುರಾಮನ ಒಂದು ಸೃಷ್ಟಿ ನಮ್ಮ ಇಲ್ಲಿ ಬ~ ಬೂಲ ಇದ್ರಲ್ಲಿ ಕರಾವಳಿ ಬಗ್ಗೆಯೆಲ್ಲಾ ಕೊಟ್ಟಿದ್ದಾರೆ, ಬೂತಾರಾಧನೆ ಬಗ್ಗೆ.

ಒಂದು ಮಹತ್ವದ್ ಬಗ್ಗೆ ಎಲ್ಲ ಬರ್ದು ಹಾಕಿದ್ದಾರೆ ಅದ್ದೆಲ್ಲಾ ಹಾಗೆ. ಹಾ ಹಾ ಆಗ್ಬೇಕು. ಹಾ ಅಲ್ಲಿ ಒಂದ್ಸಲ ಬೇಟಿಯಾಗಿ ಅದು ಒಳಗಡೆಯೆಲ್ಲಾ ಹೋಗಿ ನೋಡಿ ಅದ್ರ ಕತೆಯೆಲ್ಲಾ ಬರ್ದಿದ್ದರೆ, ಆ ಕತೆನೆಲ್ಲ ಓದಿ.

ಹುಟ್ಟಿನ ಚರಿತ್ರೆಯಿಂದ ಹಿಡಿದು.

ಮತ್ತೆ ಇಲ್ಲಿಗೆ ಬಂದು ನೆಲೆಸಿದ್ದು ಹೇಗೆ ಆರಾದನೆ ಹೇಗೆ, ಭೂತರಾದನೆ ಬಂತು ಅಂತ ಎಲ್ಲ ಉಂಟು ಆದ್ರಲ್ಲಿ ನೋಡಿ. ಹಾ ಹಾ, ಹೋಗ್ಬೇಕು ಒಂದ್ಸರಿ.

ಪದಾರ್ಥ ಬಟಾಣಿ ಮತ್ತೆ ನವಿಲುಕೋಸು.

ನವಿಲುಕೋಸು ಗೆಡ್ಡೆ ಬಗ್ಗೆ ಮಹತ್ವ ಗೊತ್ತಿಲ್ವಾ ನಿಮ್ಗೆ?

Sugar . ಹಾ, ನಮ್ಗೆ sugar ಬಿಡಿ ಬೇಡ ಅದು.

ಹೌದ್ ಅದು ಒಂದು piece ಕಾಲಿ ಹೊಟ್ಟೆಗ್ ಕೊಡ್ಬೇಕು, ಉತ್ಪತ್ತಿ ಆಗುತ್ತೆ ಅಲ್ವಾ. ಆ ಅದು topic ಮತ್ತೆ ಮಾತಾಡುವವ?

ಈ ವರ್ಷ ಎಂತ ಅಂತ ಹೇಳಿದ್ರೆ ನನಗೆ ಒಂದು ಎರಡು ತಿಂಗಳು ರಜೆ ಸಿಕ್ಕಿತು ಅದು ಇದೆಲ್ಲ ಎಂತ ನಮ್ಮ exams ಎಲ್ಲ ಬೇಗ ಬೇಗ ಆಗಿತ್ತ ಹಾಗೆ ಎರಡು ತಿಂಗಳು ರಜೆ ಕೊಟ್ರು ಹಾಗೆ ನಾನು ಎರಡು ತಿಂಗಳಲ್ಲಿ ನಾನು ಹೊರಗಡೆ . ಊರಿಗಂತೇಳಿ ಹೋದದ್ದೇ ಇಲ್ಲ ನಂಗೆ ಎಂತ ಅಂತ ಹೇಳಿದ್ರೆ ಒಂದು ಇದೇಯಲ್ಲ photo ತೆಗಿಯುದು ಅದ್ರದೆಲ್ಲ ಒಂಚೂರು ಮರ್ಲು ಜಾಸ್ತಿ ನಂಗೆ ಹಾ ಹಾಗೆ ನಾನು ಈ ಎಂತ ಈ ಹವ್ಯಸಗಳನ್ನು ಜಾಸ್ತಿ ನಾನ್ ಸ್ವಲ್ಪ. ಆ ಎಂತ ಹೇಳುದು ನಾ ಆದಿಕ್ಕೆ ಒಂಚೂರು ಜಾಸ್ತಿ involve ಆಗಿ ಇರ್ತೆನೆ ಹಾಗೆ ಎರಡು ತಿಂಗಳು ಎರಡು ತಿಂಗಳು ಹೇಗೆ ಹೋಯ್ತ್ ಅಂತಾನೆ ಗೊತ್ತಾಗ್ಲಿಲ್ಲ ಈಗ ನಾನ್ ಹವ್ಯಾಸ ಅಂತ ಹೇಳಿದ್ರೆ ಸುಮ್ಮನೆ ಹವ್ಯಾಸ ಅಂತ ಹೇಳಿದ್ರೆ ನಾವ್ ಕೆಲ್ಸ ಇಲ್ಲದೆ ಇದ್ದಾಗ ಮಾಡುದು. ಅದ್~ ಅದೆಲ್ಲ ಹವ್ಯಾಸ ಅಲ್ಲ ಹವ್ಯಾಸ ಅಂತ ಹೇಳಿದ್ರೆ ನಾವ್ ಅದ್ರ ಬಗ್ಗೆ ನಾವೇ ನಮ್ಮದೇ ಒಂದು own interest ತೋರಿಸ್ಕೊಂಡು ನಾವ್ ಮಾಡುದು ಈಗ ಬೇರೆಯವ್ರು ನಮ್ಮತ್ರ ಹೇಳಿ ನೀನ್ ಇದನ್ನು ಮಾಡು ನೀನು ಆಟ ಆಡು ನೀನು ಅದನ್ನು ಮಾಡು ನೀನು ಇದನ್ನು ಮಾಡು ಹೇಳಿದ್ರೆ ಅದ್ ನಮ್ಗೆ ಅದು ಹವ್ಯಾಸ ಅಂತ ಅನಿಸುದಿಲ್ಲ. ಅದ್ಯಾವ ಮ~ ಬೇರೆಯವರ ಕಾಟಚಾರಕ್ಕೆ ಮಾಡಿದಾಗೆ ಅಗ್ತದೆ ಈಗ ಹಾಗೆ ಹೇಳಿದ್ರೆ ಈಗ ನಾವ್ ಎಂತ ಹೇಳ್ಬಹುದು ಹವ್ಯಾಸಗಳೊಂದು ಅದ್ ಇಲ್ಲದಿದ್ರೆಸಾ ತುಂಬಾ ಹಾಳು ಅಂದ್ರೆ ಈಗ ನಾವ್ ರಜೆಯ time ಅಲ್ಲಿ ಈಗ ನಾನು ಉದಾಹರಣೆಗೆ ಹೇಳುದ ಹೇಳದಿದ್ರೆ. ಎರಡು ತಿಂಗಳು ರಜೆ ಇತ್ತು ನಾನುಎಂತ ಮಾಡದೆ ಕುತ್ಗೋ~ ಕುತ್ಕೊಂಡಿರತಿದ್ರೆ ನಂಗೆ ಎಂತ ಆಗ್ತಿತ್ತು ನನಗೆ ಎಂತದ್ರೂ ಉಷಾರಿಲ್ಲದೆ ಆಗ್ತಿತ್ತು ಅನಾರೋಗ್ಯ ಎಲ್ಲ ಬರ್ತಿತ್ತು ಒಂದು ಜೀವನದಲ್ಲಿ ಒಂದು ಹುರುಪೆ ಒಂದು interest ಯೇ ಇಲ್ಲ ಎಂತ ಬೇಡ ಹಾಗೆ ಇರ್ತದೆ ಅದಕ್ಕೆ ಹವ್ಯಾಸಗಳು ತುಂಬಾ ಮುಖ್ಯ. ಈಗ ನಾವ್ ಹೇಳ್ತೆವೆ ತುಂಬಾ ಎಲ್ಲರೂ ಕಲಿಬೇಕು ಓದ್ಬೇಕು ಅದು ಇದು ಅಂತ ಹೇಳಿಕೊಂಡು ಹೇಳ್ತೆವೆ ಆದ್ರೆ ಆ ಖಾಲಿ ಓದಿಕೊಂಡು ಇದ್ರೆ ಅವನಿಗೆ ಈಗ ಈಗ ಎಂತದ ಒಂದು ಸಾಧನೆ ಮಾಡ್ಬೇಕು ಅಂತೆಳಿ ಅವನಿಗೆ ಇರ್ತದೆ ಆಗ ಅವನ mark ಗಳು ಮಾತ್ರ . ಅವನಿಗೆ ಇದು ಎಂತ ಅವನನ್ನು ಮೇಲೆ ತರುದಿಲ್ಲ ಅ~ ಅವನ ಅವಾ ಒಬ್ಬ ಮನುಷ್ಯ ಅವ ಹೇಗಿದ್ದಾನೆ ಅವನ ನಡವಳಿಕೆ ಬೇರೆಯವರ ಹತ್ರ ಹೇಗೆ ಮಾತಾಡ್ತಾನೇ ಅದೆಲ್ಲ ಎಲ್ಲ ಒಂದು ಒಟ್ಟು ಸೇರಿಸಿದಾಗ ಅದನ್ನೆಲ್ಲ ಸೇರಿಸಿದಾಗ . ಅವ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಅಂತ ಅಗ್ತದೆ ಈಗ ಅದನ್~ ಅದನೆಲ್ಲ ಶಾಲೆಯಲ್ಲಿ ಕಲಿಲಿಕೆ ಆಗುದಿಲ್ಲ ಇದೆಲ್ಲ ಬರುದು ಹವ್ಯಾಸದಿಂದ ಈಗ ಇನ್ನೊಂದು ಹೀಗೆ ಹೇಳುದಿದ್ರೆ ನಾವ್ ಅವನಿಗೆ ಈಗ ಹವ್ಯಾಸಗಳೆ ಇಲ್ಲದಿದ್ರೆ ಅವ ಎಂತ ಮಾಡ್ತಾನೆ ಅವ ಅವನಿಗೆ ಮಾತಾಡ್ಲಿಕ್ಕೆ ಗೊತ್ತಿರುದಿಲ್ಲ. ಅವ ಬೇರೆಯವರತ್ರ ಮಾತಾಡ್ಲಿಕ್ಕೆ ಹೋಗುದಿಲ್ಲಅವನಿಗೆ ಬೇರೆಯವರತ್ರ ಮಾತಾಡ್ಲಿಕ್ಕೆ ಅವನಿಗೆ ವಿಷ್ಯವೇ ಸಿಗುದಿಲ್ಲ ಈಗ ನಾನಿಗೊಂದು ಹತ್ತು ಹವ್ಯಾಸ ಇದ್ರೆ ಆ ನಾನ್ ಇನ್ನೊಬ್ಬನತ್ರ ಒಬ್ಬನತ್ರ ಯಾರಾತ್ರನೊ ಒಬ್ಬನತ್ರ ಒಳ್ಳೆ friend ಆಗ್ ಬೇಕು ಅಂತೆಳಿ ಆದ್ರೆ ಅವನತ್ರ . ಅ ಮತ್ತೆ ನನ್ನತ್ರ same ಹವ್ಯಾಸಗಳು ಒಂದು ತುಂಬಾ matching ಇದ್ರೆ ನಮ್ಗೆ ಅಲ್ಲಿ ಎಂತದ್ರೂ ಒಂದು ವಿಷ್ಯ ಸೇರಿಸಿ ಸೇರಿಸಿ ಮಾತಾಡ್ಲಿಕ್ಕೆ ಆಗ್ತದೇ ಹಾಗೆ ಈಗ ಹವ್ಯಾಸಗಳು ಅಂತ ಹೇಳಿದ್ರೆ ಹಾಗೆ ಬರೆ ಆದಿಕ್ಕೆ ಅಂತೆಳಿ ಸೀಮಿತ ಅಲ್ಲ ಈಗಾ. ನಾವು ನಮ್ಮ ಒಂದು ಜೀವನದಲ್ಲಿ ಎಂತದ್ರೂ ತುಂಬಾ ಆ ಚಿಂತೆ ಇಲ್ಲದ್ರೆ ಕಷ್ಟ ಒಂದು ಕಾಲದಲ್ಲಿ ನಾವೆಲ್ಲಿ ಆದ್ರೂ ಇದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ನಾವ್ ತುಂಬಾ ತುಂಬಾ ಅ ನಮ್ಮ ಮನಸನ್ನು ತುಂಬಾ ಎಂತ ಹೇಳುದು ನಾವ್. ತುಂಬಾ tension ಆಗಿದ್ದೇವೆ ಆ ತರದ time ಅಲ್ಲಿ ಎಲ್ಲ ನಮ್ಗೆ ಹವ್ಯಾಸಗಳು ತುಂಬಾ help ಆಗ್ತದೆ ಅದ್ ಎಂತ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಮನಸನ್ನು ಬೇರೆ ಕಡೆಗೆ ತಗೊಂಡ್ ಹೊಗ್ತದೆ ಆಗ ನಮಿಗೆ ಆ ಕಷ್ಟ ಕಾಲದಿಂದ ಹೊರಗೆ ಬರ್ಲಿಕ್ಕೆ ಹೇಳ್~ ಹೇಳಿ ಕೊಡ್ತದೆ ಈಗ ನಾವು. ಅದನ್ನೇ ಒಂದೇ ವಿಷಯವನ್ನು ಚಿಂತೆ ಮಾಡಿಕೊಂಡು ಇದ್ರೆ ನಮ್ಗೆ ಆ ವಿಷಯ~ ಈಗಾ ಕಷ್ಟದಿಂದ ಹೊರಗೆ ಬರ್ರಲಿಕ್ಕೇ ಹೇಗೆ ಅಂತ ಗೊತ್ತಾಗುದಿಲ್ಲ ನಾವು ತುಂಬಾ ಚಿಂತೆಯಲ್ಲಾ ಮಾಡ್ತೇವೆ ಎಂತ ಮಾಡುದು ಅದ್ ಮಾಡುದ ಇದ್ ಮಾಡುದ ಅಂತೆಳಿ ಆದ್ರೆ ನಾವ್ ಒಂದು ವಿಷ್ಯದಿಂದ ಇನ್ನೋಂದು ವಿಷ್ಯಕ್ಕೆ ಬಂದು ಮತ್ತೆ ಅದನ್ನು ಎಂತ ಅಂತ ನೋಡದೆ ನಮ್ಗೆ. ಅದೊಂದು ಹೊಸ ವಿಷಯದ ಹಾಗೆ ಕಾಣ್ತದೆ ಈಗ ನಮ್ಮ ಕಷ್ಟಗಳೆಲ್ಲ ಹೊಸ ವಿಷ್ಯದ ಹಾಗೆ ಕಾಣ್ತದೆ ಆಗ ನಮಿಗೆ ಅದನ್ನು ಹೇಗೆ ಸರಿಮಾಡ್ಬೇಕು ಅಂತ ಹೇಳಿ ನಮಿಗೊಂದು ಗೊತ್ತಾಗ್ತದೆ ಆತರ ಇದಾಗ್ತದೇ ಮತ್ತೆ ಕೆಲವ್ರಿಗೆ ಎಂತ ಅಂತ ಹೇಳಿದ್ರೆ ಈಗ ಹವ್ಯಾಸಗಳು ಈ ಕೃಷಿಯ ಇದ್ರಲ್ಲಿಸಾ ಇರ್ತದೆ. ಕೆಲವ್ರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವ್ರು ಓದುದೆಲ್ಲಾಓದಿ ಆದ್ಮೇಲೆ ಕೆಲವ್ರು ಕೃಷಿ ಕಡೆಗೆ ಬರ್ತಾರೆ ಆಗ ಅವ್ರಿಗೆ ಎಂತ ಅಗ್ತದೆ ಅಂತ ಹೇಳಿದ್ರೆ ಈಗ ಅವ್ರಿಗೆ ಒಂದು ಅವರದ್ದೇ ಒಂದು interest ಇಂದ ಅವ್ರು ಕೃಷಿಗೆ ಬಂದಾಗ ಆ ಕೃಷಿಯಲ್ಲಿ ಅವ್ರು ಅವರು ಮಾಡ್ಬೇಕಲ್ಲ ಅಂತ ಹೇಳಿ. ಹೇಳಿ ಮಾಡುವವರಿಗಿಂತ ಅವರೊಂದು ಹತ್ತು ಪಟ್ಟು ತುಂಬಾ ಉತ್ತಮವಾಗಿ ಮಾಡ್ತಾರೆ ಈಗ ಅವ್ರಿಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಅವರಿಗಾ ಕೃಷಿ ಅವರ interest ಇಂದ ಮಾಡುವಾಗ ಅವರಿಗೆ ಆ ಕೃಷಿಯಲ್ಲಿ ಒಂದು ಎ~ ಅವರಿಗೆ ಒಂದು ಕೃಷಿಯ ಬೆಳೆ ಈಗಾ ಬಂದಾಗ. ಎಲ್ಲ ಅವರಿಗೊಂದು ಒಂದು ಖುಷಿ ಅಗ್ತದೆ ಒಂದು ಎಕ್ಷ~ ಅದನ್ನ ನಾವ್ ಹೇಳ್ಲಿಕ್ಕೆ ಆಗುದಿಲ್ಲ ಅಷ್ಟು ಖುಷಿ ಆಗ್ತದೇ ಈಗ ನಮಿಗೊಂದು ಯಾವ್ದೊ ಒಂದು ಎಂತದೊ ಒಂದು ಬೇಕು ಅದು ಸಿಕ್ಕಿದಾಗ ಎಷ್ಟು ಖುಷಿ ಆಗ್ತದೇ ಅದೇ ತರ ನಮ್ಗೆ ಹವ್ಯಾಸಗಳಲ್ಲಿ ಸಿಕ್ಕಿದಾಗ ಖುಷಿ ಆಗ್ತದೆ.